ಈ ಚಿತ್ರದಲ್ಲಿ ನಾವು ಕುವೆಂಪು ಉದ್ಯಾನವನ ಎಂಬ ಒಂದ್ ಆರ್ಚ್ ಅನ್ನು ನೋಡಬಹುದು ಈ ಆರ್ಚಿನ ಮೇಲೆ ಕನ್ನಡ ಅಕ್ಷರದಲ್ಲಿ ಬರೆದಿದ್ದಾರೆ ಮತ್ತು ಈ ಆರ್ಚಿನ ಎಡಭಾಗದಲ್ಲಿ ಒಂದು ವಿದ್ಯುತ್ ಕಂಬವನ್ನು --

ದೂರದಲ್ಲಿ ನೀರನ್ನು ಕೂಡ ನಾವು ಕಾಣಬಹುದು ಮತ್ತೆ ಆಕಾಶದಲ್ಲಿ ಆಹ್ ಸುಂದರವಾದ ಮೋಡಗಳನ್ನು ನಾವು ಇಲ್ಲಿ ಕಾಣಬಹುದು.

ಇಲ್ಲಿ ನೋಡಲು ಸುಂದವಾದ ಮರಗಳನ್ನೂ ಕೂಡಾ ದೊಡ್ಡ ದೊಡ್ಡ ದಾಗಿ ಬೆಳೆಸಿದರೆ.